ಹಾಗು ಇಲ್ಲಿ ಒಂದು ಕ್ಯಾರಟ್ ಇದೆ.

ಅಂಗಡಿಯ ಮುಂಭಾಗದಲ್ಲಿ ಬಹಳಷ್ಟು ಗಾಡಿಗಳು ನಿಂತಿದೆ.

ಮತ್ತು ಇಲ್ ಪಕ್ಕದಲ್ಲಿ ಒಂದು ಕರೆಂಟಿನ ಕಂಬ ಕೂಡ ಇದೆ.

ಮತ್ತು ಇಲ್ಲಿ ಎಲ್ಲರೂ ದೀಪವನ್ನು ಹಚ್ಲಾತಿದಾರೆ.

ಭಾರತ್ ಪೆಟ್ರೋಲಿಯಂ ಅಂತ ಇಲ್ಲಿ ಬಹಳಷ್ಟು ದೊಡ್ಡ ಬ್ಯಾನರ್ ವನ್ನು ಹಚ್ಚಿದ್ದಾರೆ.

ಇಲ್ಲಿ ಒಂದು ಕೆಂಪ ಬನ್ನಿಂದ ಬ್ಯಾನರ್ ಕೂಡ ಹಚ್ಚಿದ್ದಾರೆ.

ಇಲ್ಲಿ ಬಹಳಷ್ಟು ದೊಡ್ಡ ನದಿ ಇದೆ.

ಇಲ್ಲಿ ವಿವಿಧ ಪ್ರಕಾರದ ಬ್ಯಾನರ್ ಕೂಡ--

ಮತ್ತ್ ಇಲ್ಲಿ ಎರಡು ಲೈಟ್ ಗಳಿವೆ.

ಮತ್ತ್ ಇಲ್ಲಿ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇದೆ.

ಮತ್ ಇಲ್ಲಿ ರೋಡಿನ ಮೇಲೆ ಬಹಳಷ್ಟು ಮನುಷ್ಯರು ಓಡಾಡ್ಳತದ್ದಾರೆ.

ಡ್ಯಾನ್ಸ್ ಮಾಡ್ಲಾಕತಿದಾಳೆ ಮತ್ತು ಇಲ್ಲಿ ಬಹಳಷ್ಟು--

ತರಕಾರಿ ಮಾರ್ಕೆಟ್ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರಗಳ ತರಕಾರಿವನ್ನು ಇಕ್ಕಿದ್ದಾರೆ.

ಹಾಗು ಇಲ್ಲಿ ಒಂದು ಫೋನ್ ಪೇ ಸ್ಕ್ಯಾನರ್ ಕೂಡ ಇದೆ.

ನದಿಯ ಒಳಗಡೆ ಬಹಳಷ್ಟು ನೀರು ಇದೆ.

ಕಮಲ ಕಂಪನಿ ಯ ಸೋಲಾರ್ ವನ್ನು ಇಕ್ಕಿದ್ದಾರೆ.

ಹಾಗೂ ಇಲ್ಲಿ ಕೆಳಗಡೆ ಒಂದು ಯೂನಿಯನ್ ಬ್ಯಾಂಕ್ ಅಂತ ಬ್ಯಾನರ್ ಕೂಡ ಹಚ್ಚಿದ್ದಾರೆ.

ರೋಡಿನ ಮೇಲೆ ಬಹಳಷ್ಟು ಮನುಷ್ಯರು ನಿಂತಿದ್ದಾರೆ.

ಇಲ್ಲಿ ಹೊರಗಡೆ ಬಹಳಷ್ಟು ಚಪ್ಪಲ್ಸ್ ವನ್ನು ಇಕ್ಕಿದ್ದಾರೆ.

ಮತ್ತು ಇಲ್ಲಿ ಡಾಕ್ ಗೊರ್ ಅಂತ ಇಲ್ಲಿ ಒಂದು ಬ್ಯಾನರ್ ಕೂಡ ಇದೆ.

ಗ್ವಾಡಿಗಿ ಮೇಲೆ ಬಹಳಷ್ಟು ವಿವಿಧ ಪ್ರಕಾರದ ಚಿತ್ರವನ್ನು ಇಳಿಸಿದ್ದಾರೆ.

ಇಲ್ಲಿ ಎರಡು ಟೇಬಲುಗಳಿವೆ ಹಾಗು ಬಹಳಷ್ಟು ಕುರ್ಚಿಗಳುವೆ.

ಅರಿ ಅಲ್ಲೆಯ ಹೆಸರು ಜಿಲ್ಲಾ ಪಂಚಾಯತ್ ಬೀದರ್ ಅಂತ ಇಲ್ಲಿ ಒಂದು ಬೋರ್ಡ್ ಕೂಡ ಹಾಚ್ಚಿದಾರೆ.

ಮತ್ತಿಲ್ಲಿ ಬಹಳಷ್ಟು ಕರೆಂಟಿನ ವೈರ್ ಗಳು ಇವೆ.

ಮತ್ ಇಲ್ಲೊಬ್ಬ ಮನುಷ್ಯರು ಅವರ್ದು ಕಟಿಂಗ್ ವನ್ನು ಮಾಡ್ಲಾತಿದ್ದಾರೆ.

ಮತ್ತು ಕೈಯಲ್ಲಿ ಫೋನ್ ಹಾಗು ಕಾಲಲ್ಲಿ ಶೂಸ್ ವನ್ನು ಹಾಕೊಂಡಿದ್ದಾರೆ.

ಇಲ್ಲಿ ಒಂದು ಕಾರು ಕೂಡ ನಿಂತಿದೆ.